ಇವ್ರಯಾರು ಡಾಕ್ಟರ್ ವಿಶ್ವೇಶ್ವರಯ್ಯನವರ ಕಲ್ಲ ಅಥವಾ ಯಾರು ಅಂತ ಗೊತ್ತಾಗತ್ತಾಯಿಲ್ಲಾ.

ಯಾವ್ದೋ ಈ ಟಿ ಸ್ ಕೆ ಎ ನಂಬರ್ ಕಾಣ್ತಾ ಇಲ್ಲ.

ಆಹಾ ಯಾವ್ಯಾವ್ ಕಲರ್ ಇದೆ ಸ್ಕೈ ಬ್ಲೂ ರೆಡ್ ಇದೆ ಆರೆಂಜ್ ಇದೆ ಬ್ಲೂ ಇದೆ ವೈಟ್ ವಾಟರ್ ಇದೆ ಸ್ಕೈ ಬ್ಲೂ ಕಲರ್ ಪ್ಲೇಟ್ ಇದೆ ಕೆಳಗಡೆ.

ಅಂದ್ರೆ ಎಲ್ಲಾ ಆಟ ಆಡಕ್ಕೆಲ್ಲ ಗೇಮಿಂಗ್ ಎಲ್ಲಾ ಸಕ್ಕತ್ತಾಗಿದೆ ಹೋಗ್ಬೇಕ್ ನಾವ್ ಒಂದ್ಸಲ ವಂಡರ್ ಲಾ ಕ್ಕೆ ನೋಡೋಣ ಆದಷ್ಟು ಬೇಗ ಟ್ರೈ ಮಾಡ್ಬೇಕು.

ಈಗ ನಮ್ಮ ಭಾರತದಲ್ಲಿ ಭರತದ ಸರ್ಕಾರ ಹೇಗೆ ನಡಿಸ್ಬೇಕು ಅಂತ ಹೇಳಿ ಕಾಂನ್ಸ್ಟಿಟ್ಯೂಷನ್ ಬರೆದಂತಹ.

ಯಾವ್ದೋ ಜಾತ್ರೆ ಇರ್ಬೇಕಿದು ಇದ್ ಯಾವ್ದೋ ಜಾತ್ರೆ ಅನ್ಸುತ್ತೆ ಮೋಸ್ಟ್ಲಿ ಜಾತ್ರೆನೇ ಇರ್ಬೇಕು ಮೇಬಿ ಜಾ ಮೇಬಿ ಅಲ್ಲಾ ಜಾತ್ರೆನೇ.

ನೀರು ಸ್ವಿಮ್ಮಿಂಗ್ ಮಾಡೋಕೆ ಬಟ್ ಇದು ವಂಡರ್ಲಾ ತರಾ ಫೀಲ್ ಬರ್ತಾ ಇದೆ ಬಟ್ ವಂಡರ್ಲಾ ಅಲ್ಲಾ ಇದು ಆಕ್ಟ್ನಲ್ಲಿ ಸೈಡ್ಲೆಲ್ಲಾ ಈತರ ವಂಡರ್ಲಾದಲ್ಲಿ ಇಲ್ಲ ಯಾವ್ ಪ್ಲೇಸೋ ಗೊತ್ತಿಲ್ಲಾ .

ಇದು ಬೇಬಿ ಲೈಬ್ರರಿ ಅನ್ಸುತ್ತೆ ಅವರು ವರ್ಕ್ ಮಾಡ್ತಾ ನೋಡಿದ್ರೆ ಯಾರು ಕುತ್ಕೊಂಡು ವರ್ಕ್ ಮಾಡುತ್ತಾ ಇದರೆ ಲೈಬ್ರೆ ಅಂದರೆ ಗ್ರಂಥಾಲಯದ ಕಾಲೇಜುಗಳಲ್ಲಿ ಸ್ಕೂಲ್ ಗಳಲ್ಲಿ ಸಫ್ರಾಟ್

ಓತ್ಕೊಳಕ್ಕೆ ಬರ್ಕೊಳಕ್ಕೆ ಈತರ ಅಭ್ಯಾಸ ಒಳ್ಳೆದು ಜೀವನದಲ್ಲಿ ಓದೋ ವಯಸ್ಸಿನಲ್ಲಿ.